ಅದೇ ಅದೇ ಒಂದು ದೊಡ್ಡ ರಗಳೆ . ಹ್ಮ್ ಹೌದು, so ನನಿಗೂ ತುಂಬಾ ಕಡೆ ಹೋಗ್ಲಿಕ್ಕೆ ಎಲ್ಲ ಇತ್ತು ಅಲ್ಲಿ ಹೋದಲೆಲ್ಲಾ ಸ್ವಲ್ಪ ಸುಧಾರಿಸಿ ಹೇಳಿಬಿಡುದು. ಹೌದಾ, ಮತ್ತೆ ಎಂತ ಮಾಡುದು ಒಂದೆರಡು ಮೂರು ಜನ ಇದ್ರೆ ಅಲ್ಲಿಲ್ಲಿ ಒಂದೆರಡು ಮೂರು ಜನ ಆಚೆ ಈಚೆ ಹೋಗ್ಲಿಕ್ಕೆ ಆಗ್ತದೆ ಒಬ್ಬೊಬ್ಬರೇ ಇದ್ರೆ ಮತ್ತೆ ತುಂಬಾ ಕಷ್ಟ ಆಗ್ತದೆ ಮತ್ತೆ ಮನೆಯಲೆಲ್ಲ ಮನೆಯದ್ದು ಆಗ್ಬೇಕು ಹೋಗುವಲ್ಲಿಗು ಹೋಗ್ಬೇಕು. ಹಾಗೆ ಇದು date ಎಲ್ಲ sudden ಆಗಿ plan ಆಗಿದ್ದು, ಹಾಗೆ ರಪ್ಪಂತ ಎಲ್ಲ ಮುಗ್ಸಿ ಬಿಡುವ ಅಂತ ಎಲ್ಲರು ಒಪ್ಪಿಕೊಂಡಿದ್ದು. preparation ಆಗ್ತಿದೆ, ಬರ್ಬೇಕು invitation ಕಳಿಸ್ತೇನೆ ಅಹ್ ಮಂಗಳೂರಲ್ಲೇ ಮದುವೆ hall ತಿಳಿಸ್ತೇನೆ ನಿಮ್ಗೆ. ಆಯ್ತು ಅದು ಅದರಲ್ಲಿ ಇರ್ತದೆ ಅಲ್ಲಾ.

ಹಿಂದಿನ ದಿವ್ಸ मेहंदी ಕಾರ್ಯಕ್ರಮ ಇದೆ, ಮದುವೆ ದಿನ ಸಂಜೆ reception ಇದೆ, ಎಲ್ಲರು ಬಂದು ಸುಧಾರಿಸಿಕೊಟ್ಟು ಹೋಗ್ಬೇಕು ಆಯ್ತಾ? ಹಾ ಆಯ್ತು ಆಯ್ತು ಬರುವ ಬರುವ, ಬರದಿದ್ರೆ ಆಗ್ತದ ನೀವು ಇಷ್ಟು ಕಳಕಳಿಯಿಂದ ಹೇಳ್ತಾ ಇದ್ದೀಯಾ. ಹೌದು ಬರ್ಲೆಬೇಕು. ಹಾ ಆಯ್ತು ಆಯ್ತು ಬರುವ ಬರುವ. ಸರಿ ಎಲ್ಲರು ಆರಾಮ ಅಲ್ಲಾ ಹಾಗಿದ್ರೆ. ಹಾ ಎಲ್ಲರು ಆರಾಮಾಗಿದ್ದಾರೆ. ನಿಮ್ಮ್ ಕಡೆಯಿಂದ ಏನಾದ್ರು ಸುದ್ದಿ ಉಂಟಾ ವಿಶೇಷಗಳು. ನಮ್ಮ ಕಡೆಯಿಂದ ಈಗ ಏನು ಇಲ್ಲ ಈಗ ಸದ್ಯಕ್ಕೆ ಇದ್ರೆ ಹೇಳ್ತೇನೆ ನಿಮ್ಗೆ.

ಗಂಡ ಹೆಂಡತಿಯನ್ನು ಕರೀತೇನೆ ಮತ್ತೆ ಆವಾಗ ಹೇಳ್ತೇನೆ. ಹಾ ಹಾ ಆಯ್ತಾಯ್ತು. ಹಾ ನಿಮ್ಮ್ marriage ಆದ್ಮೇಲೆ ನಿನ್ನನ್ನೊಂದು ಕರೀಬೇಕಲ್ಲ.

ಒಂದು ಕರೆಯದೆ ಇರಕ್ ಆಗ್ತದಾ. ಆಯ್ತು ಆಯ್ತು . Phone ಬಂದ್ರೆ ಮಾತ್ರ pick ಮಾಡು ಇನ್ನು ನಾವು ಮದುವೆ ಆಯ್ತಂತ ನಮ್ಮನೆಲ್ಲ ಬಿಟ್ಟು ಬಿಡ್ಬೇಡ. ಅಯ್ಯಯ್ಯೋ ಇಲ್ಲಪಾ ಅದ್ರಲ್ಲಿ ಎಲ್ಲ ಎಂತ ಮದುವೆ ಆದ್ಮೇಲೆ ನಮ್ಮಿಬ್ಬರ freedom ನಮ್ ನಮಗಿದೆ ಮದುವೆ ಆದದ್ದಷ್ಟೇ. ಹೌದು ಕೆಲವರು ಹಾಗೆ ಮಾಡ್ತಾರಲ್ಲ ಮದುವೆ ಆದ್ಮೇಲೆ ಮತ್ತೇ ಮುಂಚಿನ friend ಎಲ್ಲಿಗೋ ಹೋಗ್ತಾರೆ. ಹೌದು ಪರಿಸ್ಥಿತಿಗಳು ಗೊತ್ತಿಲ್ಲ ಹೇಗೆ ಎಲ್ಲ ಆಗ್ತದೆ ಅಂತ. but ನಂಗೇನು problem ಇಲ್ಲ ಅಂದ್ಕೊಳ್ತೇನೆ . ಹಾ okay ಹಾ. ಸರಿ ಬರ್ಬೇಕು .

ಏನ್ ಮಾಡ್ತಿದ್ದೀರಾ .

ನಾ ಈಗ ರಜೆ, ಈಗಂದ್ರೆ ಇವತ್ತು ಶನಿವಾರ ಅಲಾ ರಜೆ ಹಾಗೆ.

Trip ಆ ಏನು sudden trip trip ಆಲೋಚನೆ ಏನು? ಎಂತ ತುಂಬ ದಿವ್ಸ ಆಯ್ತಾ work ಕೆಲ್ಸ ಕೆಲ್ಸ ಕೆಲ್ಸ ಸಾಕಯ್ತು ನನ್ಗೆ. ನನ್ಗೆ same ಮನೆಯಲ್ಲಿ ಕೂತು ಕೂತು bore ಆಗಿ ಹೊಯ್ತು ಎಲ್ಲಾದ್ರೂ ಹೋಗಿ ಬರುವನ tour ಗೆ ಆಗ್ಬೋದು ಒಂದು ಎರಡು ಮೂರು ದಿನದ್ದು plan ಮಾಡುವಾ? ಎರಡು ಮೂರು ಬೇಡ ಒಂದು ಜಾಸ್ತಿಯಾದ್ರು ಇಡುವ ನನ್ಗೆ ಮನೆಯಲ್ಲಿ ಯಾವಾಗ್ಲೂ ಕೆಲ್ಸ ಹೇಳ್ತಾರೆ ನಾವು ಎಲ್ಲಿಯಾದ್ರೂ ಸುತ್ತಾಡಿ ಬರುವ ಎಲ್ಲಿಯಾದ್ರು ಹೋಗಿ. ಮತ್ತೆ ಜಾಸ್ತಿ ಎಂತ ಗೊತ್ತುಂಟ ಇಲ್ಲಿ ಕೆಲ್ಸದಲ್ಲಿ ಕೇಳಿಕ್ಕೆ ಮತ್ತೆ ತುಂಬ ಚೊರೆ ಮಾಡ್ತಾರಾ. ಹೌದೌದು, ಇಲ್ಲಿಸ ಹಾಗೆಯೆ ಇಲ್ಲಿಸ ಚೊರೆ ಮಾಡ್ತಾ ಕೂತ್ಕೊಳ್ತಾರೆ. ನಾವು ಎಲ್ಲಿ ಹೋಗುದು ಹಾಗಾದ್ರೆ.

ಎರಡು ಮೂರು ದಿನ ಎಲ್ಲ ಆದ್ರೆ ಒಂದು ಮೈಸೂರು ಎಲ್ಲ ಹೋಗ್ಬೋದು. ಅದು ಚಂದ ಉಂಟು ಜಾಗ ಎರಡು ಮೂರು ದಿನಕ್ಕೆಲ್ಲ ಚಂದ set ಮಾಡಿ ಹೋದ್ರೆ ಉಂಟಲಾ ಒಳ್ಳೆ ಖುಷಿ ಆಗ್ತದೆ. ಹೇ ಮೈಸೂರು ಒಂದೇ ಕಡೆ ಬೇಡ, ಬೇರೆ ಕಡೆಸ ಹೋಗುವ ಖಾಲಿ ಒಂದೇ place ಅದೇ ಬೇಡ ನಮ್ಗೆ bore ಆಗ್ತದೆ. ನಮ್ಗೆ bore ಆಗ್ತದೆ ಇಲ್ಲ ಇಲ್ಲ ಹಾಗಲ್ಲ ಎಂತ ಗೊತ್ತುಂಟಾ, ಅಂತ ಹೇಳಿದ್ರೆ ಬರಿ ಪೇಟೆ ಮಾತ್ರ ಅಲ್ಲ, ಈ ಶುರುವಿನದಿನ ಪೇಟೆ ಹಾಗೆಲ್ಲ ಹೋದ್ರೆ ಎರಡ್ನೆ ದಿನ ನಮ್ಗೆ ಅಲ್ಲೇ so ಅಲ್ಲೇ ಎಂತಗೊತ್ತುಂಟ ಈ ರಂಗನ ಚುಕ್ಕಿ, ಭರಚುಕ್ಕಿ, ಜಲಪಾತ ಮತ್ತೆ ತಲಕಾಡು, ಮತ್ತೆ ಅಲ್ಲೊಂದು ದೇವಸ್ಥಾನ ಉಂಟು ಹಳೇ ಕಾಲದ್ದು ಬಾರಿ ಚಂದ ಉಂಟು ಅದೆಲ್ಲ cover ಮಾಡ್ಬೇಕು ಅದಕ್ಕೊಂದು ದಿವ್ಸ ಬೇಕು. ಮತ್ತೆ ಈ ಪೇಟೆಯಲ್ಲಿ ಇರುದನ್ನು cover ಮಾಡ್ಲಿಕ್ಕೆ ಒಂದಿವ್ಸ ಬೇಕು. ಮತ್ತೆ ಅಲ್ಲೇ ಸ್ವಲ್ಪ ಜಾಗ ಇನ್ನುಸ ಉಂಟು ಹೋಗ್ಬೋದು ಮನೆಗೆ.

ಹ ಅಲ್ಲೇ ಹೋಗುವ ಹೇಗೆ ಗೊತ್ತುಂಟಾ, ಶುರುವಿನ ದಿನ ನಾವು ಈಗ ಹೊರ್ಗಡೆ ಅಂದ್ರೆ ಈಗ ದೂರ ದೂರದ್ದುಂಟಲ ಈ ತಲಕಾಡು ಮತ್ತೆ ಗಗನ ಚುಕ್ಕಿ , ಭರಚುಕ್ಕಿ ಜಲಪಾತ. ಅದೊಂದು ಅಲ್ಲೊಂದು ದೇವಸ್ಥಾನ ಉಂಟು ಅಲ್ಲಿಗೆಲ್ಲ ಶುರುವಿನ ದಿವ್ಸ ಹೋಗುವ. ಅದು ಎಂತ ಗೊತ್ತುಂಟ ದೂರಸ ತುಂಬಾ ಉಂಟು ಹಾಗೆ ಶುರುವಿನ ದಿನಯೆಲ್ಲ ಅದು ಮುಗಿಸಿ ಬರುವಾಗ ಹೊತ್ತಾಗ್ತದೆ.

ರಾ ರಾತ್ರಿ ಅಲ್ಲೇ ನಿಲ್ಲುವ ಯಾಕಂತ ಹೇಳಿದ್ರೆ, ಇದು ಶನಿವಾರ ಹೋಗುವ ನಾವು.

ಆದಿತ್ಯವಾರ ಬೆಳಿಗ್ಗೆ ಬೇಗ ಎದ್ದು ಸೀದ ಚಾಮುಂಡಿ ಬೆಟ್ಟಕ್ಕೆ ಹೋಗುವ.

ಅಲ್ಲಿ ದರ್ಶನ ಎಲ್ಲ ಮಾಡಿ, ಮತ್ತೆ ಇದು zoo ಗೆ ಹೋಗುವ. Zoo ಗೆ okay okay. ಅಲ್ಲಿ ಚಂದ ಉಂಟು zoo ಸ ನಿಂಗೊಂದು ನಾಕರಿಂದ ಐದು ಗಂಟೆ ಬೇಕು ಎಲ್ಲ ನೋಡಿ ಮುಗಿಸ್ಲಿಕ್ಕೆ, ಅಂದ್ರೆ ನಡ್ಕೊಂಡು ಹೋಗುವ ಅಲ್ಲಿ ಗಾಡಿಸ ಉಂಟು ನಡ್ಕೊಂಡುಸಾ ಹೋಗ್ಬೋದು. ನಾವು ನಡ್ಕೊಂಡೆ ಹೋಗುವ time pass ಆಗ್ತದೆ. ಮಾತಾಡ್ತಾ ಹೋಗುವ. time pass ಆಗ್ತದೆ ಅಲ್ವಾ. ಅದೇ ಅದು ಮುಗಿಸಿ ಸಂಜೆ ಅರಮನೆಗೆ ಅರಮನೆಯೆಲ್ಲ ನೋಡಿ ಆದ್ಮೇಲೆ. ರಾತ್ರಿ ಚಂದ ಆಗ್ತದೆ. ರಾತ್ರಿಯೇ ಹೋದ್ರೆ ಒಳ್ಳೇದು ಅಲ್ವಾ? ಮತ್ತೆ ಎಂತ ಗೊತ್ತುಂಟ ಒಳಗೆ ರಾತ್ರಿ ಬಿಡುದಿಲ್ಲ ಒಳಗೆ ಬಿಡುದು ರಾತ್ರೆ ಬಿಡುದಿಲ್ಲ.

ರಾತ್ರಿ ಇಲ್ಲ ಅಲ್ಲಿ ರಾತ್ರಿ ಹೊರಗಡೆ lightings ಮಾತ್ರ ನೋಡ್ಲಿಕ್ಕೆ ನಿನ್ಗೆ.

ಚಂದ ಕಾಣ್ತದೆ ಹ ಸರಿ ಏಳು ಗಂಟೆಗೆ lightings ಶುರು ಆಗ್ತದೆ. ಎಂಟು ಗಂಟೆಗೆ ನಿಲ್ಲಿಸ್ತಾರೆ.

ಹ ಹೌದು ಆದ ಕಾರ್ಣ ಹಾಗೆ ಅದು ಆಗ್ಬೋದು ನಮಿಗೆ.

ಹ okay ಸರಿ ಹಾಗೇನೇ ಆಗ್ಬೋದು ನಾವು ಹೋಗಿ ಬರುವ ಒಂದ್ಸಲಾ. ಹಾಗೆ ಹೋಗಿಬರುವ ಮತ್ತೆ ಬೇಕಾದ್ರೆ ಸೋಮವಾರ ಕೆಲವೆಲ್ಲ ಎಂತದುತೆಗೋಲಿಕ್ಕೆಲ್ಲ ಇದ್ರೆ ತೆಗೊಂಡು ಸಂಜೆ KRS ಉಂಟಲ ಅಲ್ಲಿಗೆ ಹೋಗಿ ಅಲ್ಲಿದ್ದು ಇದೆಲ್ಲ ಈ ನೀರಿನ ಕಾರಂಜಿಯೆಲ್ಲ ಉಂಟಲ್ಲ ಅದೆಲ್ಲ ನೋಡಿ ರಾತ್ರಿ ಹೊರಟು ಊರಿಗೆ ಬರುವ.

ಆಗಂದ್ರೆ ಮೂರು ದಿನಕ್ಕೆಸ ಆಗ್ತದೆ.

ನಂಗೆಸ ಮಂಡೆ ಬಿಸಿ ಇಲ್ಲ ಖುಷಿಯಾಗ್ತದೆ.

ಮೂರು ದಿನಕ್ಕೆ ಗಮ್ಮತ್ ಗಮ್ಮತ್ಸ ಆಗ್ತದೆ ಅಹ್ correct ಸರಿ ಎಲ್ಲ management ಎಲ್ಲ ಚಂದ ಆಗ್ತದೆ. ಅಲಾ ಹೌದು ಹಾಗಾದ್ರೆ ಹೊರಡುವನ ನಾವೇ ನಾಳ್ದಿಂದ? ನಾವ್ ಯಾವಾಗ ಹೋಗುವ ಜನವರಿ ಅಲ್ಲಿ ಹೋಗುವ ಎರಡ್ನೆ ವಾರ. ಅಲಾ ಎರಡ್ನೆ ವಾರ ಹೋಗುವ ದಿನ ಕೂಡ ಒಳ್ಳೆ ಉಂಟು ಈಗ ಚಳಿ ಅಲ್ಲಿ ಸ್ವಲ್ಪ ಅಲ್ಲಿ ಮಂಜು ಮಂಜಿರ್ತದೆ.

ಒಳ್ಳೆ ಒಳ್ಳೆ ಅಲಾ ಹ್ಮ್. ಹ ಹೌದು ಆಗ್ಲಿಕ್ಕಿಲ್ಲಾ? ಹೋಗ್ಬೋದಲ್ಲಾ? ಆ ಆಗ್ಬೋದು ಹ ನಾವು ಹೊರಡುವ ಹೊರಡುವ ಎಷ್ಟು ಎಷ್ಟು. amount ಎಷ್ಟು amount ಎಷ್ಟು? ಒಂದು ಮೂರು amount ನಾಲ್ಕು ಸಾವಿರದ ಒಳಗೆ ಮುಗಿಬೋದು. ಅಲಾ. ಅಲಾ ಆಗ್ಬೋದು ಆಗ್ಬೋದು, ಸಾಕು ಮೂರುವರೆ ಸಾಕು ಸಾಕ್ ಸಾಕ್ ಸಾಕು.

ಈ ಸರ್ತಿ ನಮ್ಮ office ಕಡೆಯಿಂದ ಒಂದು ಪ್ರವಾಸ ಹಮ್ಮಿಕೊಂಡಿದ್ರು. ಹಾಗಾಗಿ ನಾವು ಬೇರೆ ಬೇರೆ ಪ್ರದೇಶ ಈ ಸರ್ತಿ ನೋಡಿದೇವೆ ಒಂದು ಬ್ಯಾಂಗಲೋರ್ ಆಗ್ಲಿ, ಕಬ್ಬನ್ park ಹೋಗಿದ್ದೇವೆ ಅದೇ ತರ ಅ ವಾ~ ಅ ವಾ~ ಹಾಸನ ಹೋಗಿದ್ದೇವೆ ಎಲ್ಲ ಕಡೆ ನಮ್ಗೆ ಒಂದು ಬೇರೆ ಬೇರೆ ನೋಡ್ಲಿಕ್ಕೆ ಕಾಣಿತ್ತು. ಅದೇ ಅಲ್ಲಿ ಪ್ರವಾಸ ಹೋದಾಗ ಒಂದು ಹೊಸ ಒಂದು ಅನುಭವ ಏನಾಯ್ತಂತ ಹೇಳಿದ್ರೆ ಅಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಜನ ಬೇರೆ ಬೇರೆ ವಾತಾವರಣ ಆ ಅಲ್ಲಿದ್ದು ಒಂದು ಆ system ಏ ಆ ಇದೆ ಆ ಒಂದು ಒಂದು special ಆಗಿ ಒಂದು ಇದು ಇತ್ತು. ಹಾಗಾಗಿ ಇದ್ರಿಂದ ನಮ್ಗೆ ಜನರ ಹತ್ರ ನಾವು ಮಾತಾಡಿ ಮಾತಾಡಿ ಅವರ ಒಂದು ಮಾತು ಕಲಿಲಿಕ್ಕೆ ಸುಲಭ ಆಯ್ತು ನಮ್ಗೆ. ಆ ಅವರತ್ರ ಅವರು ಯಾವ ತರ ಅಲ್ಲಿ ಆ ಒಂದು ಜೀವನ ಮಾಡ್ತಾರೆ ಅವರ ಜೀವನ ಶೈಲಿ ಅವರು ಓಡಾಡುವ ರೀತಿ ಆಗ್ಲಿ ಅವರು ತಿ~ ತಿನ್ನುವ ತಿಂಡಿ ಬಗ್ಗೆ ಎಲ್ಲ ನಮ್ಗೆ ಕಲಿಲಿಕ್ಕೆ ತುಂಬ ಎಲ್ಲ ನಮ್ಮ ಜೀವನದಲ್ಲಿ ಏನಂತ ಹೇಳಿದ್ರೆ ನಮ್ಗೆ ತುಂಬ ಕಲಿಲಿಕ್ಕೆ ಸಿಗತ್ತೆ. ನಾವು ಎಲ್ಲಾದ್ರು ಹೋದ್ರೆ ನಾವು ಬರೀ ನಾವು ಮನೆಯಲ್ಲಿ ನಮ್ಮ offi~ ನಮ್ಮ office ಅಲ್ಲಿ ಅದು ಕೆಲಸದಲ್ಲಿ ನಾವು depe~ ಇದಾಗಿದ್ರೆ ಆ ನಮ್ಗೆ ಇದೆಲ್ಲ ಕಲಿಲಿಕ್ಕೆ ಸಿಗುದಿಲ್ಲ ನಮ್ಗೆ ಕಲಿಬೇಕು ಏನಾದ್ರೂ ಹೊಸ ಹೊಸ ಅನುಭವ ಆಗ್ಬೇಕಾದ್ರೆ ನಾವು ಬೇರೆ ಬೇರೆ ಕಡೆ ಹೋಗ್ತಾ ಇರ್ಬೇಕಾಗುತ್ತೆ. ಆ ಬೇರೆ ಬೇರೆ ಜನರ ಹತ್ರ ನಾವು ಆ ಮಾತಾಡಬೇಕಾಗುತ್ತೆ. ಎಲ್ಲ ಒಂದು ಆವಾಗ ನಮ್ಗೆ ಬೇರೆ ಬೇರೆ ವಾತಾವರಣಕ್ಕೆ ಹೊಂದುಕೊಳ್ಳಿಕ್ಕೆ ಹೊಂದುಕೊಂಡು ಮುಂದೆ ಹೋಗ್ಲಿಕ್ಕಾಗುತ್ತೆ. ಆ ಅದೇ ತರ ನೋಡುವಾಗ ನಾನ್ last time ಏನು ಕಬ್ಬನ್ park ಹೋಗಿದ್ದೇವೆ ಅಲ್ಲಿ ನಾವು ಆ gardens ಎಲ್ಲ ನಾವು ಇದೆಲ್ಲ ನೋಡಿದ್ದೇವೆ. ಆ ಚಂದ ಚಂದದ gardens ಎಲ್ಲ ಇತ್ತು. ಅದೇ ತರ ನಾವು ಇದಕ್ಕೇ ವಿಧಾನ ಸೌದ ಹೋಗಿದ್ದೇವೆ ವಿಧಾನ ಸೌದಗೆ ಹೋಗುವಾಗ ಅಲ್ಲಿ ಒಂದು ಆ ನಮ್ಮ ಕೆಲವೊಂದು ನಮ್ಮ political ಆ ಇವರೆಲ್ಲ ಸಿಕ್ಕಿದರು ನಮ್ಗೆ ಆ ಮಾತಾಡ್ಲಿಕ್ಕೆ. ಆ ಒಂದು ಕೆಲವೊಂದು ಕಡೆ ಒಂದು ಹೊಸ ಹೊಸ ಒಂದು ಇದೊಂದು ನಮಿಗ್ ಕಾಣ್ಲಿಕ್ಕೆ ಸಿಗುತ್ತು. ಇದೆ ತರ ನಾವು ಹೋಗ್ತಾ ಇರುವಾಗ next ನಾವು ಆ ಇನ್ನೊಂದು ನಮ್ದು ಏನ್ plan ಇತ್ತಂತ ಹೇಳಿದ್ರೆ ನಾವು ಬೇರೆ ಒಂದು ಪ್ರದೇಶಕ್ಕೆ ಬ~ ಬರುವ ವರ್ಷದಲ್ಲಿ ಒಂದ್ ಬೇರೆ ಒಂದು ನಮ್ಮ ಈ ಕರ್ನಾಟಕ ಬಿಟ್ಟು ಬೇರೆ ಕಡೆಸ ನಾವು ಹೋಗಬೇಕಂತ ಆ ಒಂದು ಇದು ಮಾಡ್ತಾ ಇದ್ದೇವೆ ಒಂದು plan ಆಗ್ತಾ ಇದೆ ಆದ್ರೆ ತೊಂದ್ರೆ ಏನಂತ ಹೇಳಿದ್ರೆ ನಮ್ಗೆ ಇಲ್ಲಿ ಆ ನಮ್ಮ್ ಕೆಲಸದಲ್ಲಿ ನಾವು ಒತ್ತಡ ತೋ~ ಜಾಸ್ತಿ ಇರುವುದರಿಂದ ಹೊರಗಡೆ ಜಾಸ್ತಿ ಹೋಗ್ಲಿಕ್ಕೆ ಸಿಗುದಿಲ್ಲ ಮತ್ತೆ ಅದೇ ತರ ನಮ್ಮ ಇಲ್ಲಿ office ಅಲ್ಲಿಸ ತುಂಬಾ strict ಆಗಿರ್ತಾರೆ ಹಾಗಾಗಿ ಅವರು ಎಲ್ಲಿಸ ಹೋಗ್ಲಿಕ್ಕೆ ಬಿಡುವುದಿಲ್ಲ ಹೆಚ್ಚಾಗಿ ಆ ಕೆಲಸ ಕೆಲಸ ಈ ಸ~ ಈ ಸರ್ತಿ ನಮ್ಮ ಒಂದು ಮೇಲಧಿಕಾರಿ ಅವರ ಒಂದು ಆ ಒಂದು ಅವರತ್ರ ಒಂದು ನಾವು ಆ ಒಂದು request ಮಾಡಿದಕ್ಕೆ ನಮ್ಗೆ ಇದೊಂದು ಹೋಗಲಿಕ್ಕೆ chances ಆಯ್ತು. ಇದೆ ತರ ನಾವು ಪ್ರತೀವರ್ಷ ಆ ನಮ್ಮ ಎಲ್ಲ office ಸಿಬ್ಬಂದಿಗಳನ್ನು ಕರ್ಕೊಂಡು ಆ ಬೆ~ ಬೇರೆ ಬೇರೆ ಆ ಪ್ರದೇಶಕ್ಕೆ ಹೋಗ್ಬೇಕು ಬೇರೆ ಬೇರೆ ಜನರತ್ರ ನಾವು ಅಲ್ಲಿ ಆ ಅವರತ್ರ ಮಾತಾಡಬೇಕು ಈ ತರ ಒಂದು ನಾವು ಒಂದು ಆ ಒಂದು ಏನ್ ಹೇಳ್ತೇವೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಆ ಅದೇ ತರ ಆ ಒಂದು ನಾವು ಚಿಕ್ಕ ಚಿಕ್ಕ ಏನಾದ್ರೂ ಒಂದು picnics ತರ ನಾವು ಏನು ಮಾಡ್ತೇವೆ ಅದೇ ತರಸ ಒಂದು plan ಅಲ್ಲಿದೆ. ಇದು main ಉದ್ದೇಶ ಏನ್ ಅಂತ ಹೇಳಿದ್ರೆ ನಮ್ಮ ಒಳಗೆ ಒಂದು ಆ ಒಂದು ಒಳ್ಳೆ ಬಾಂದವ್ಯ ಬೆಳಿಬೇಕು ಏಕಂದ್ರೆ ನಾವು office ಅಲ್ಲಿ ಬಂದು ಕೆಲಸ ಮಾಡ್ತೇವೆ ಆದ್ರೆ ಒಬ್ರಿಗೆ ಒಬ್ರಿಗೆ ನಮ್ಗೆ ಅಷ್ಟಕ್ಕೆ ಅಷ್ಟೇಕ್ಕೆ ಆಗಿರ್ತೇವೆ ಅಂದ್ರೆ ಅವರದು ಸುಖ ಕಷ್ಟ ಅಂದ್ರೆ ಜನ್ರು ಯಾವ ತರ ಇರ್ತಾರೆ ನಮ್ಗೆ ಅದು ಇದಾಗುದಿಲ್ಲ. ನಾವು ಹೊರಗೆ ಹೋಗುವುದರಿಂದ ನಾವು ಅಲ್ಲಿ ಏನು ನಾವು ಆ ಹೋಗ್ತಾ ಇದ್ವಿ ಆ ನಮ್ಮ ನಾವ್ ಏನ್ ವಾಹನದಲ್ಲಿ ಹೋಗ್ತಾ ಇರುವಾಗ ನಾವು ಆ ಸಂದರ್ಭದಲ್ಲಿ ಆ time ಏನು ಕಳ್ಕೊಂಡಿದ್ದೇವೆ ಒಬ್ರೊಬ್ರಿಗೆ ನಮಿಗ್ ತಿಳ್ಕೊಲ್ಲಿಕೆ ಸಾಧ್ಯವಾಗ್ತಾ ಇತ್ತು. ಹಾಗೆ ನಾವು ಒಬ್ರಬ್ರು ಮಾತಾಡ್ತಾ ಇರುವಾಗ ಅವರ ಸುಖ ಕಷ್ಟಾಗ್ಲಿ ಯಾವ ತರ ಅವರ ಜೀವನ ಮಾಡ್ತಾ ಇದ್ದಾರೆ. ಮತ್ತೆ ಯಾವು ತರ ಆ ಕಷ್ಟದಲ್ಲಿ ಇದ್ದಾರೆ ಎಲ್ಲ ತಿಳ್ಕೊಲ್~ ಇದು ಯಾಕಂತ ಒಂದು ಅನುಭವ ಆಗ್ತದೆ ನಮ್ಗೆ life ಅಲ್ಲಿ ಇದು ತುಂಬ ಒಂದು ಆ ಒಳ್ಳೆಯ ಒಂದು ಮಹತ್ವವಾದ ಪಾತ್ರ ನಮ್ಮ ಇದರಲ್ಲಿ ಒಂದು ಆ ಜೀವನದಲ್ಲಿ ಅಳವಡಿಸಲಿಕ್ಕೆ ಸಿಗ್ತದೆ. ಎಲ್ಲರಿಂದ ಸ ನಮ್ಗೆ ಒಂದು ಕಲಿಲಿಕ್ಕೆ ಇರ್ತದೆ. ಯಾಕಂತ ಹೇಳಿದ್ರೆ ನಾವು ತಿಳ್ಕೊಳ್ತೇವೆ ನಮ್ಗೆ ಎಲ್ಲ ಗೊತ್ತಿದೆ ಆದ್ರೆ ಆ ತರ ಇರುದಿಲ್ಲ ಆ ನಾವು ಎಷ್ಟು ಜನರ ಹತ್ರ ನಾವು ಹೋಗಿ ಮಾತಾಡ್ತೇವೆ ಅವರ್~ ಅವರ ಹತ್ರ ಹೋಗಿ ಆ ಸಿಕ್ತೇವೆ ಅವಾಗ ನಮ್ಗೆ ತುಂಬ ಒಂದು ಅನುಭವ ಮತಾಡ್ಲಿಕ್ಕೆ ಸಿಕ್ತದೆ. ಹಾ ಅದೇ ತರ ನಾವು ಒಂದು ಬೇರೆ ಬೆ~ ಬೇರೆಸ ಒಂದು ನಮ್ದೊಂದು plan ಆಗ್ತದೆ ಯಾವ್ತರ ಅಂತ ಹೇಳಿದ್ರೆ ಆ ಈ ಏನ್ ಹೇಳ್ತೇವೆ ನಾವು ಈ ಆ ಹೊಸ ಹೊಸ ಈಗ ಒಂದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಮತ್ತೆ ಒಂದು ವಾರಕ್ಕೊಮ್ಮೆ ಆ ಒಂದು week ಒಂದು ವಾರಕ್ಕೊಮ್ಮೆ ನಮ್ಮ office ಅಲ್ಲಿ ಅದಕ್ಕೆ ಸಂಬಂಧಪಟ್ಟದ್ದೆ ಆ ಒಂದು ಚಿಕ್ಕ ಚಿಕ್ಕ ಒಂದು ಕಾರ್ಯಕ್ರಮ ಅಲ್ಲಿಯೇ ಮಾಡ್ಬೇಕು ಆ ಒಂದು ಏನ್ ಏನ್ ಏನ್ ಏನ್ ಹೇಳ್ತೇವೆ ಒಂದು knowledge ಇದು prog~ ಒಂದು ಕಾರ್ಯಕ್ರಮ ಆಗ್ಲಿ ಅದೇ ತರ ಬೇರೆ ಒಂದು ಪ್ರಾಥಮಿಕ ವಿಭಾಗದ ಮಕ್ಕಳಿಗೋಸ್ಕರ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅದೇ ತರ ದೊಡ್ಡವರಿಗೆ. ಅದೇ ತರ ಒಂದು ಇನ್ನೊಂದು ಏನು ಇದು ಮಾಡಿದ್ದೇವೆ ಅಂತ ಹೇಳಿದ್ರೆ ಆ ನಮ್ಮ ಅರೋಗ್ಯದ ಬಗ್ಗೆ ಅರೋಗ್ಯದ ಬಗ್ಗೆ ನಾವು ಯಾವ ತರ ನಾವು ಕಾಳಜಿ ತೊಗೊಳ್ಬೇಕು ಆ ನಮ್ಮ ನಾವು ತೊಗೊಳ್ತಾ ಇರುವ ಆಹಾರ ಆ ಯಾವ ಯಾವ ತರ ನಾವು ಆಹಾರ ತೊಗೊಳ್ಬೇಕು ಯಾವ ತರ ನಾವು ತಿಂಡಿಯನ್ನು ತೊಗೊಳ್ಬೇಕು ಯಾವುದನ್ನು ನಾವು ಅದನ್ನುತೊಗೊಳ್ಬಾರ್ದು. ಯಾಕಂದ್ರೆ ಇದು ನಮ್ಮ ಆರೋಗ್ಯ ಸರಿಯಾಗಿದ್ರೆ ಎಲ್ಲವನ್ನು ನಮ್ಮ ಕೆಲಸ ಕಾರ್ಯಸ correct ಆಗಿ ನಂಗೆ ಮಾಡ್ಲಿಕ್ಕಗ್ತದೆ ಇದು ತುಂಬ ಒಂದು imp~ ಆ ಒಂದು ಇದರ ತುಂಬ ಒಂದು ಮಹತ್ವ ಇದೆ. ಆ ನಾವು ಇದನ್ನು ಏನು ಮಾಡ್ತಿವಿ ನಮ್ಮ ದಿನನಿತ್ಯದಲ್ಲಿ ಇದನ್ನು ತುಂಬ ಒಂದು ಕಡೆಗೆಣಿಸ್ತೇವೆ. ಆ ಇದರ ಬಗ್ಗೆ ಜಾಸ್ತಿ ನಾವು ತೆಲೆಕೆಡ್ಸ್ಲಿಕ್ಕೆ ಹೋಗುದಿಲ್ಲ ಸಿಕ್ಕಿದನ್ನು ತಿಂತೇವೆ ಅದರ ಅದರಲ್ಲೇ ಇರ್ತೇವೆ ನಾವು.

ಹ ಹುಷಾರಿದ್ದೇನೆ, ನೀನು? ಹ ನಾವು ಹುಷಾರಿದ್ದೇವೆ ನಾಡ್ದು weekend ಅಲ್ಲಿ free ಇದ್ದೀಯಲಾ?

ಹಾ beach side beach ಗೆಲ್ಲಾ ಹೋಗಿ ಬರೋಣ ಅಂತ?

ಈಚೆ ಇದು ಒಟ್ಟು line ಅಲ್ಲಿ Padubidri ಇಂದ start ಆದದ್ದು ಆಕಡೆ ಮರವಂತೆ ತನಕ, ಎಲ್ಲ ಕಡೆ ಹೋಗ್ತಾ ಹೋಗೋದು.

ಹ, ಅಂದ್ರೆ ಎಲ್ಲ ಬೇರೆ ಬೇರೆ ತರಾ ಇದೆ ಆಲ್ವಾ.

ಇಲ್ಲಾಂದ್ರೆ first ಗೆ ಈಕಡೆ ಮರವಂತೆ side ಹೋಗ್ಬೇಕು.

ಅಂದ್ರೆ ಬೆಳಿಗ್ಗೆ ಅಹ್ ಬೆಳಿಗ್ಗೆ ಅಲ್ಲಿ ಒಳ್ಳೆ scenery ಇರತ್ತೆ.

ಹಾ blue colour colour beach ಒಳ್ಳೆ ಕಾಣತ್ತೆ.

ಹ್ಮ್, ಆಕಡೆ ಆಮೇಲೆ ಬರ್ತಾ ಇಲ್ಲಿ ಎಲ್ಲಿ ಇದೆಲ್ಲಿ ಬೆಂಗ್ರೆ. ಇದೆಯಲ್ಲಾ ಅದು.

ಅಲ್ಲಿ ಯಾವಕ~ ಯಾವ್ ಕಡೆಯಿಂದ ಹೋಗ್ಲಿಕ್ಕೆ ಅಲ್ಲಿ? ಅದು ಇದ್ರಲ್ಲಿ ಉಂಟು ಅಲ್ಲೇ highway ಅಲ್ಲಿ ಉಂಟಲ್ಲಾ. ಹಾ highway ಅಲ್ಲಿ, highway ಅಲ್ಲೇ ಉಂಟಾ? Highway ಯಿಂದ ಒಳಗೆ ಹ Kodi beach, Kundapura Kodi beach ಅಲ್ವ? ಹೌದೌದು ಹ ಅಲ್ಲಿ ಹೋಗ್ಲಿಲ್ಲಾ ಇಷ್ಟರ ತನಕ ನೋಡ್ಬೇಕು, ಇಲ್ಲಿ ಮರವಂತೆ ಆದ್ರೆ ಹೋಗಿದ್ದೇವೆ.

ಹ ಈ ಕಡೆ ಇಂದ ನೋಡ್ಬೇಕು, ಇನ್ನ ಇಷ್ಟರ ತನ್ಕ ನೋಡ್ಲಿಲ್ಲ. ಅಲ್ಲಿಂದ ಬರ್ತಾ ಇಲ್ಲಿ ಇಲ್ಲೇ ಇಲ್ಲೇ Bengre, Kodi, Bengre ಯಾಕಡೆ ಮತ್ತಲ್ಲಿ ಯಾವ್ದೆಲ್ಲಾ ಇದೆ?

ಅಲ್ಲಿಯೆಲ್ಲಾ ಇಲ್ಲಿ ಸ್ನಾನ ಮಾಡ್ಲಿಕ್ಕೆಲ್ಲ ಬಿಡ್ತಾರಲ್ಲ?

ಹಾ ಹಾಗಾದ್ರೆ Malpe ಗೆ ಬಂದು enjoy ಮಾಡ್ಬೋದೇನು, ಇಲ್ಲದ್ರೆ ಎಲ್ಲಾ ಹೀಗೆ ತಿರ್ಗಾಡ್ತಾ ಹೋಗಿ Malpe, Kapu ಎಲ್ಲ ಮತ್ತೆ Padubidri ಗೆ ಹೋಗಿ enjoy ಮಾಡ್ಬೇಕಾಗ್ತದೆ.

ಇದ್ದಾರ ಇನ್ನೊಂದು ಐದು ಜನ.

ಹ್ಮ್ ಎಲ್ಲ ಒಟ್ಟಾಗಿ ಹೋಗ್ವ ಒಳ್ಳೆ ಗಮ್ಮತ್ ಆಗ್ತದೆ bag dress ಎಲ್ಲ car ಅಲ್ಲಿ ಇಟ್ಟೋಗ್ಬೋದಲ್ಲ.

ಹ್ಮ್ bike ಅಲ್ಲಿ ಹೋದ್ರೆ ಇದು ಎಲ್ಲ purse phone ಎಲ್ಲಿ ಇಟ್ಟು ಹೋಗುದು.